ಕುಂಚ್ಗಳನ್ನು ಕಟ್ಟಾಲಾಗಿದೆ ಕನ್ನಡಿ ಇವೆ ಇನುಂದು ಕಾರಿ ಚಕ್ರಾ ಕಾಣಿಸುತ್ತಿದೆ ಒಂದು ಕಮಾನಿನ ಮೇಲೆ ಫಲಕ ಇದೆ ಅದರ ಪಕ್ಕದ್ಲಲಿ ಒಂದು ಉದ್ಯಾನವಾನ್ ಕಾಣಿಸುತ್ತಿದೆ.

ಅಲ್ಲಿ ಬಿಳಿ ಮತ್ತು ನೀಲಿ ಬಣ್ಣದಿಂದ ಕೂಡಿದೆ ಅದರ ಎರೆಡು ಬಾಗಿಲುಗಳು ತೆಗೆದಿವೆ. ಪಕ್ಕದಲ್ಲಿ ಕಲ್ಲಿನಿಂದ ಮಾಡಿದ ಕಟ್ಟ --

ಕಟ್ಟಡದ ಮುಂದೆ ಒಬ್ಬ ವ್ಯಕ್ತಿ ಕಾಣಿಸುತಿದ್ದಾನೆ. ಕಾರಿಗೆ ಎರೆಡು ಚಕ್ರಗಳು ಕಾಣಿಸುತ್ತಿವೆ. ಕಟ್ಟಡದ ಇನ್ನೊಂದು ಬದಿಯಲಿ ಕೆಂಪು ಮತ್ತು ನೀಲಿ ಬಣ್ಣದ ಕಾರುಗಳು ನಿಂತಿವೆ. ಗಿಡ ಮರಗಳಿವೆ ಒಂದು ಮನೆ ಇದೆ

ಮುಂದಿನ ಕಿಟಕಿಯನು ತೆಗೆಯಲಾಗಿದೆ ಕಾರಿನ ಪಕ್ಕದಲಿ ವಿಶಾಲವಾದ ಮೈದಾನವಿದೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ---

ಇಲ್ಲಿ ಕಲ್ಲಿನಿಂದ್ ಮಾಡಿದಂತಹ ಸುಂದರವಾದ ದೇವಾಲಯ ಕಾಣಿಸುತ್ತಿದೆ ಕಲ್ಲಿನ ಕಂಬಗಳಿವೆ

ಬೆಳ್ಳಿಯ ವಿಗ್ರಹಗಳಿವೆ ಅವುಗಳಿಗೇ ಬಿಳಿ ಬಣ್ಣದ ಮತ್ತು ಗುಲಾಬೀ ಹೂಗಳನ್ನು ಮಿಶ್ರಣ ಮಾಡಿದ ಹಾರಗಳನು ಹಾಕ್ಲಗಿದೆ ಮತ್ತೆ ತುಳಸಿ ಹಾರವನು ಹಾಕ್ಲಗಿದೆ. ಹಿಂದೆ ಗೂಡೆ ಇದೆ.

ಈ ಚಿತ್ರದಲ್ಲಿ ಸುಂದರವಾದ ಶಿವನ ಬೆಳ್ಳಿ ಮುಖವಿರುವ ವಿಗ್ರಹ ಇದೆ ಮೇಲ್ಭಾಗದಲ್ಲಿ ನಾಗಪ್ಪನ ಹೆಡೆ ಇದೆ ಮತ್ತು--

ಇಲ್ಲಿ ಸುಂದರವಾದ ದೇವಿಯ ವಿಗ್ರಹವನ್ನು ಕಾಣಬಹುದಾಗಿದೆ. ಇದು ನೋ ಡಲು ಅತ್ತ್ಯಾ ಆಕರ್ಷಕ ವಾಗಿದೆ ಮತ್ತು ಭಕ್ತಿ ಪೂರ್ವಕ ನಮನಗಳನು --